ಶ್ರೀ ಮಹಾಗಣಪತಿ ದೇವಸ್ಥಾನ ಇದೆ ತುಂಬಾ ಚೆನ್ನಾಗಿದೆ ಫುಲ್ ಎಷ್ಟು ಚೆನ್ನಾಗಿದೆ ನೋಡಿ ಈ ಕಡೆಗೆಲ್ಲಾ ದೊಡ್ಡ ಒರಾಂಗಣ ಇದೆ ನಾವು ಹೋಗ ಬಿಟ್ಟೆ ದೇವಸ್ಥಾನದಲ್ಲಿ ಸ್ವಲ್ಪ ದೇವ್ರ ದರ್ಶನ ಮಾಡಿ ನೆಮ್ಮದಿಯಿಂದ ಒಂದ ಅರ್ಧ ಗಂಟೆ --

ಎಲ್ಲಾ ತೆಂಗಿನ ಮರಗಳೆ ಇರೋದ ಇಲ್ಲಿ ಫುಲ್ ಹಚ್ಚ ಹಸಿರಾಗಿದೆ ಅಂತ ಹೇಳಬಹುದು ಅಷ್ಟೇ ನೀರ ತುಂಬಾ ಹರಿತಾ ಇದೆ ಸ್ವಚ್ಛವಾಗಿದೆ.

ಅದ್ ಏನೋ ಸೊಲ್ಪ ಮಷೀನರಿ ವರ್ಕ್ ಆಗಿರುವುದು ಸ್ಟಾರ್ಟ್ ಆಗತಿಲ್ಲ ಅಥವಾ ಲೈಟ್ ವರ್ಕ್ ಆಗತಿಲ್ಲ ಆತರ ಇರ್ಬಹುದು ಅದಿಕ್ಕೆ ಡ್ರೈವರ್ ಅಥವಾ ಕಂಡಕ್ಟರ್ ಯಾರೋ ಚೆಕ್ಮಾಡ್ತಿದಾರೆ ಬುಸ್ಸಿಗೆಲ್ಲ ತುಂಬಾ ಹಾರಾ ಹಾಕಿರೋದಕ್ಕೆ ಬಸ್ ಅಟ್ರಾಕ್ಟಿವ್ ಆಗಿ ಚೆನ್ನಾಗ್ ಕಕಾಂತಿದೆ.

ಬ್ರಿಡ್ಜ್ ಕೆಳಗಡೆ ಒಂದು ಡಾಮ್ ತರ ಇದೆ ಅಂತ ಹೇಳ್ಬೋದು ಬ್ರಿಡ್ಜ್ ತುಂಬಾ ಚೆನ್ನಾಗ್ ಇದೆ ಕೆಳಗೆ ನೀರು ತುಂಬಾ ಸರಾಗವಾಗಿ ಹೋಗ್ತಾ ಇದೆ ಮೇಲ್ಗಡೆ ವೆಹಿಕಲ್ಸ್ ಆಗ್ಲಿ ಅಥವಾ ಜನ ನಡ್ಕೊಂಡು ಹೋಗೋದ್--

ಇದು ಸ್ತಂಭ ನೋಡುದ್ರೆ ತುಂಬಾ ಚೆನ್ನಾಗಿರುತ್ತೆ ದೀಪ ಹಚ್ಚ್ತಾರೆ ಯುಜ್ಯಲಿ ದೇವಸ್ತಾನಗಳಲ್ಲಿ ದೀಪ ಹಚ್ಚುದ್ರೆ ಅಂದ್ರೆ ಏನೋ ಒಂದು ಚೆನ್ನಾಗ್ ಕಾಣುತ್ತೆ ದೇವಸ್ತಾನ ಅಂತ ಹೇಳ್ಬಿಟ್ಟು ಪ್ರತೀತಿ.